ಫಾದರ್ಸ್ ಮುಂದೇಗದೆ ಡಿಗ್ನಿಟರೀಸ್ ಆಗಿ ಕುತ್ಕೊಂಡಿದ್ದಾರೆ ಹಿಂದೆ ಯೇಸು ಕ್ರಿಸ್ಥಾನ ಒಂದು ಫೋಟೋ ಅನ್ನು ನಾವು ಸಹ ನೋಡಬಹುದು.

ಈ ಚರ್ಚ್ ಅಲ್ಲಿ ಫಾದರ್ ಅವರು ಚರ್ಚ್ಲ್ಲಿ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆಮೇಲೆ ಬಂದಿರೋ ಅಂತಾ ಪ್ರೈಸ್ಟ್ಸು ಆ ಚರ್ಚ್ ಫಾದರ್ ಹೇಳ್ತಾಇದರೆ ಅದನಾ ಮಗ್ನರಾಗಿ ಕೇಳ್ತಾಇರೋದನು ಕೂಡ ನಾವ ನೋಡಬಹುದು.

ನಾಲಕ್ಜನ ಸ್ವಾಮಿಗಳಿಗೆ ಅಹ್ ಒಂದು ಆಧಾರದ್ ತರ ಮಾಡಿದ್ದಾರೆ ಒಂದು ಕಟ್ಟಿಗೆ ಹಿಡ್ಕೊಂಡು ಅದನ್ನು ಕೂಡ ನಾವು ನೋಡಬಹುದು ಇದ್ರಲ್ಲಿ ಅವ್ರಿಗೆ ಪಟ್ಟಧಿಕಾರ ಅಥವಾ ಪಟ್ಟಭಿಷೇಕ ಏನೋ ಮಾಡಿತಿರಬಹುದು.

ಮದುವೆಗೆ ಸಿದ್ದವಾಗಿರೋ ನಿಂತಿರೋ ಒಂದು ಕಲ್ಯಾಣ ಮಂಟಪ ಎದುರ್ಗಡೆ ಎಂಟ್ರಿನ್ಸ್ ಗೆ ಅವರು ಹೂ ಮತ್ತೆ ಇದರನಿಂದ ಎಲ್ಲಾ ತೆರ್ಮಕಲ್ಸ್ ನಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ

ಇಲ್ಲಿ ಮೀನು ಗಾರರು ಹೊಳೆಯ ದಂಡೆಗೆ ಹೋಗಿ ಮೀನುಗಲ್ಲನ ಹಿಡಿದುಕೊಂಡು ಹೋಗಿ ಅವನ್ನ ಸಣ್ಣ ಮೀನು ದೊಡ್ಡ ಮೀನು ಅಂತಾ ಹೋಗಿ ಸೆಪೆರೇಟ್ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಅವನ್ನೆಲ್ಲ ತೆಗದು ಹಾಕಿ ಕ್ಲೀನ್ ಮಾಡಿ ಒಂದು ಬುಟ್ಟಿಗೆ ಹಾಕ್ತರಿದ್ದಾನಾ ನಾವು ನೋಡಬಹುದು.

ಸುತ್ತ ಸುಂದರವಾದ ಗ್ರೀನರಿ ಇರೋದನ್ನ ನಾವು ನೋಡಬಹುದು.

ಎಸ್.ಬಿ.ಐ. ಬ್ಯಾಂಕ್ ಎ.ಟಿ.ಎಂ. ಇಲ್ಲಿ ದುಡ್ಡನ್ನ ಡ್ರಾ ಮಾಡಿ ಕೊಡಲಾಗುತ್ತೆ ಎಲ್ಲರಿಗೂ ಒಂದು ಎ.ಟಿ.ಎಂ. ಅಂತಾ ಕೊಟ್ಟಿರ್ತಾರೆ ಬ್ಯಾಂಕಲ್ಲಿ.